ಇದು ಒಂದು ಕಾರ್ ಗ್ಯಾರೇಜು ಇಲ್ಲಿ ವೀಲ್ ಚೇಂಜ್ ಮಾಡ್ತಿದ್ದಾರೆ ಮೆಕ್ಯಾನಿಕ್ ಇದಾನೆ ಒಬ್ಬ ಮತ್ತೆ ಪಕ್ಕ ಒಂದು ಟಿಂಕರಿಂಗ್ ಆಗಿ ರೆಡಿ ಆಗಿರೋ ಕರ್ ನಿಂತಿದೆ ಮತ್ತೆ ಒಂದ್ ಫೋರೆ ಇದೆ ಜಾಕ್ ಇದೆ ರೆಡ್ ಕಲರ್--